ಇಲ್ಲೀ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು ಕಾಣಿಸುತ್ತವೆ ಮತ್ತು ಇಲ್ಲಿ ಮೇಲೆ ತಗಡನ್ನು ಹಾಕಿದ್ದಾರೆ ನೆರಳು ಬೀಳಲು. ಮತ್ತು ಕೆಳಗಡೆ ಗಿಡ ಮರಗಳನ್ನ ನೆಟ್ಟಿದ್ದಾರೆ ಮತ್ ಇಲ್ಲೊಂದು ಸ್ಕೂಲ್ ಬಸ್ ಹೋಗುತ್ತಿದೆ.

ನಮಗೆ ಈ ಸನ್ನಿವೇಶದಲ್ಲಿ ಒಂದು ಇದು ಒಂದೂ ಜ್-ಜಾರುಬಂಡೆಯನ್ನು ಆಡುವ ಚಿಕ್ಕ ಮಕ್ಕಳಾಡುವ ವಸ್ತುಗಳು ಕಾಣಿಸುತ್ತವೆ ಮತ್ತು ಅಲ್ಲಿ ಪಕ್ಕದಲ್ಲಿ ತಿರುಗುವ--

ನನಗೆ ಈ ಸಂದರ್ಭದಲ್ಲಿ ಒಂದು ದೂರದಲ್ಲಿ ಗುಡ್ಡ ಬೆಟ್ಟ ಮರಗಳನ್ನು ಹೊಳಗೊಂಡಿರುವ ಒಂದು--

ಈ ಸನ್ನಿವೇಷದಲ್ಲಿ ಒಂದು ಮೇಲೆ ದೇವಸ್ಥಾನದ ಮೇಲ್ಮೈಆಕಾರದಲ್ಲಿ ತೆಗೆದ ಚಿತ್ರವಾಗಿದೆ ಇಲ್ಲಿ.

ಈ ಸೇತುವೆಯು ಒಂದು ದೊಡ್ಡದಾದ ನದಿಯಲ್ಲಿ ನದಿಗೆ ಅಡ್ಡಲಾಗಿ ಇದನ್ನು ನಿರ್ಮಿಸಿದ್ದಾರೆ ಈ ನದಿಯು ನೋಡಲು ತುಂಬಾನೆ ವಿಶಾಲವಾಗಿದೆ.

ನನಗೆ ಈ ಸನ್ನಿವೇಶದಲ್ಲಿಒಂದು ಮೂರು ಬಾತುಕೋಳಿಗಳುಬಂದು ನೀರಿನಲ್ಲಿ ಇಳಿದು ಒಂದು ತಮಗೆ ಆಹಾರವನ್ನು ಹುಡುಕುತ್ತಿರುವುದನ್ನು ಕಾಣಿಸುತ್ತಿದೆ ಇಲ್ಲಿ--

ದಂಡೆಯಲ್ಲಿ ಏನು ಹಡಗುಗಳ ತರ ನಮಗೆ ಕಾಣಿಸುತ್ತದೆ ಮತ್ತೆ ಇದು ಈಗ ತಾನೆ ರೆಡಿ ಮಾಡುತ್ತಿದ್ದಾರೆ ಎಂದು ನನಗೆ ಕಾಣುತ್ತದೆ.

ಇದು ನೋಡಲು ತುಂಬಾ ಅಂದರೆ ತುಂಬಾನೇ ವಿಭಿನ್ನವಾದ ರೀತಿಯಲ್ಲಿದೆ.

ಇದು ಅತಿ ಹೆಚ್ಚಾಗಿ ನಗರ ಪ್ರದೇಶದಲ್ಲಿ ಕಂಡು ಬರುತ್ತದೆ ಇದು ಯಾವುದೋ ಪ್ರೈವೇಟನ ಕಾಲೇಜಗಳ ಆಗಿರುತ್ತವೆ.